ಪ್ರವಾಸಿ ತಾಣ ಆಗಿರುವಂತಹ ನೀರು ತುಂಬಿ ಹರಿಯುವಂತಹ ನದಿ ಪ್ರವಾಸಿ ತಾಣ ಆಗಿರುವಂತಹ ನದಿ ಕಾಣಿಸ್ತಾ ಇದೆ.

ಹೋಸ್ಪಿಟಲ್ಸ್ ನಲ್ಲಿ ಚೆಕ್ ಅಪ್ ಮಾಡಿಸ್ಕೊಳ್ಳೋಕೆ ಬಂದಿರುವಂತಹದ್ದು ಡಾಕ್ಟರ್ ಹೇಳ್ತ ಇದ್ದಾರೆ ಹೇಳ್ಬಹುದು ಏನಾಗಿದೆ ನಿಂಗೆ ಅಂತ ತಿಳ್ಕೋಳ್ಳಿವಂತಹ ಕುತೂಹಲಕರ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ ಎಲ್ಲವನ್ನು ಸೂಚಿಸುವಂತಹ--

ಎಲ್ಲರು ನೋಡುತ್ತಿತುವಂತಹ ಚಿತ್ರ ರಸ್ತೆಯಲ್ಲಿ ಓಡೋತಿರುವ ಅಂದರೆ ವಾಹನಗಳು ಚಲನ ರಿಂಗ್ ರೋಡ್ ತರ ಕಾಣಿಸ್ತಾ ಇರುವಂತಹ ಉರ್ ಹೋದಾಗ ಬಡಿದು ನಿಲ್ಲುವಂತದ್ದು ಇತ್ತು .

ಅಲ್ಲಿರುವಂತಹ ಕಂಪ್ಲೇಸ್ಗಳು ಇನ್ನೊಂದ್ ಅಪಾರ್ಟ್ಮೆಂಟ್ಸ್ ಗಳನ್ನೂ ಎಶಿಯನ್ ಕಾಂಪ್ಲೆಕ್ಸ್ ಅಂತ ಕರೀತಾರ.

ಇಲ್ಲಿ ನದಿಯ ದಡದಲ್ಲಿರುವಂತಹ ದೊಣೆಯಲ್ಲಿ ಕುಂತು ಫೋಟೋ ತೆಗೆದಿರುವಂತಹದ್ದು --

ಅಲಂಕೃತ ಗೊಂಡದ್ದು ಹೂವುಯಿಂದ ಲೈಟ್ಸ್ಗಳಿಂದ

ಸುಸ್ತ್ ಬಟ್ ಇಲ್ಲೇ ಮಾಡು ಅಂತ ಕರಾಬ್ ಆಗ್ಯಾರ ಕ್ಲೀನ್ ಮಾಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳೋವಂತಹದ್ದು.

ಹೋಟೆಲ್ ನ ಹೊರಭಾಗವಾಗಿರುವುದು ಅಕ್ವೇರಿಯಂ ನಿಂದ ಹೋಟೆಲ್ ನ ಎದುರು ಅಕ್ವೇರಿಯಂ ಶಾಪ್ ಆಗಿರ್ಬಹುದು ಅಂತ ಹೇಳಕ್ --